ಎಲ್ಲಿಗಾದರೂನು ಹೋಗೋದಾದರೇನು ಓಕೆ ಆವಾಗಿನತರ ಈಗ ಬಸ್ ಬಸ್ ಗಳನ್ನ ಕಾಯುವಂತಹ ಅವಶ್ಯಕತೆನೇ ಇಲ್ಲ.

ನದಿಗಳು ಬಗ್ಗೆ ಹೇಳೋದಾದರೆ ನದಿಗಳು ಬಂದ್ಬಿಟ್ಟು ಈಗ್ ಅವಾಗೆಲ್ಲ ನದಿಗಳಲ್ಲಿ ಹೋದ್ರೆ ರೋಗ ರಾಜಿನಗಳೆಲ್ಲ ವಾಸಿ ಆಗ್ತಾಯಿತ್ತು ಆದ್ರೆ ಈಗ್ ಏನ್ ಆಗಿದೆ ಅಂದ್ರೆ ಕಲುಷಿತ ಗೊಳ್ಳೋದರಿಂದ ಮನುಷ್ಯನಿಗೆ ಉಲ್ಟಾ ರೋಗ ಬಾರ್ತಾಇದೆ.

ಇದ್ರೂ ಮತ್ತೆ ವಾತಾವರಣ ಹಾಗೆ ಇರ್ತಿತ್ತು ಬಟ್ ಈಗ ಏನಂದರೆ ಒಬ್ಬ ಮನುಷ್ಯನ ಕೈಯಲ್ಲಿ ಒಂದ್ ಲೈಟ್ ಕಂಬ ಕೂಡ ಎತ್ತಕ್ಕೆ ಆಗೋಲ್ಲ ಅಷ್ಟೊಂದ್ --